ನೋಡ್ಲಿಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದೇವೆ ಅಲ್ವಾ ಮುಂಚೆ ಆದ್ರೆ ಮನೆಯಲ್ಲೇ ಇರ್ತಿದ್ವಿ. ಹ್ಮ್ ಹ್ಮ್ ಅಷ್ಟುಸಾ busy ಈಗ ಎಲ್ರು. Busy ಸಿಗುದಿಲ್ಲ ಯಾರುಸಾ ಅಪರೂಪಕ್ಕೆ call ಎಂತಾದ್ರೂ ಮಾಡ್ತಾರೆ.

ಬಂತಲ್ಲ ಹೋಳಿ ಬಂತಲ್ಲ call ಮಾಡಿಕೇಳ್ಬೇಕು ಎಲ್ಲರತ್ರ ಮರ್ರೆ ಹೋಳಿ. ಎಲ್ಲರತ್ರ ಮಾತಾಡ್ಬೇಕು ಇನ್ನು ಸಿಗ್ಲಿಕ್ಕೆ ಸಿಗ್ಲಿಕ್ಕೆ ಹೇಳ್ಬೇಕು ಒಂದು ದಿನ. ಹಾ ಹೋಳಿಗೆ ಹೇಳು. ಹೌದು ಸಿಗ್ಲಿಕ್ಕೆ ಹೇಳ್ಬೇಕು ಎಲ್ಲರಿಗೆ ಬಣ್ಣದಲ್ಲಿ .

ಹಾ? ಸಿಗುದಿಲ್ವಾ friends ಎಲ್ಲ ಒಟ್ಟಿಗೆ ಒಟ್ಟಾಗುದಿಲ್ವ? ಒಟ್ಟಾಗ್ಬೇಕು ಮರ್ರೆ ನಮ್ದು ನಮ್ಗೆ ಸಿಗ್ತಾರೆ ಕೆಲಾವ್ ಜನ ಅಂದ್ರೆ ಕೆಲಾವ್ ಜನ ಮಾತ್ರ.

Okay ಸರಿ ನಾ ಇನ್ನು ಇಡುದಾ? ಕೆಲ್ಸ ಉಂಟು ನಂಗೆ ಸ್ವಲ್ಪ. ಕೆಲ್ಸ ಉಂಟಾ ಹಾಗೆ okay .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

ಮತ್ತೆ song ಕೇಳ್ಕೊಂಡು ಹೋಗೋದು, weather ತುಂಬ ಒಳ್ಳೆಸ ಇದ್ರೆ ನಂಗೆ ನಿದ್ರೆಸ ಬರ್ತದೆ ಹಾಗೆ, ನಿಮ್ಗೆ ಇಷ್ಟವಾ?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 So ಹಾಗೆ, ಮತ್ತೆ ನಿಮ್ಗೆ ಯಾವ್ದೆಲ್ಲ drive ಇಷ್ಟ? ಹಾ ನನ್ಗೂ ಆ long drive ಹೋಗ್ಬೇಕಂತ ಆಸೆ ಇದೆ ಅಂದ್ರೆ, ಒಬ್ಬಳೇ ಹೋಗ್ಬೇಕಂತ ಆಸೆ ಇದೆ, ಅಂದ್ರೆ India ದಲ್ಲಿ ತುಂಬ places ಇದೆ ನಾವು visit ಮಾಡ್ಲಿಲ್ಲದು ತಾಜ್‌ಮಹಲ್‌ ಇದೆ, Lotus Temple ಇದೆ, Golden Temple ಮತ್ತೆ ಕೇರಳ, ಇವೆಲ್ಲ ಹೋಗಿದ್ದೇವೆ ನಾವು school . trip ಎಲ್ಲ ಇರುವಾಗ friends ಜೊತೆ ಎಲ್ಲ ಹೋಗಿದ್ದೇವಲ್ಲ, bus ಎಲ್ಲೆಲ್ಲ ಹೋಗಿದ್ದೇವೆ. so train ನಲ್ಲಿ travel ಮಾಡ್ಬೇಕಂತ ಆಸೆ ಇದೆ, train ಅಲ್ಲಿ ಕೂಡ ಒಬ್ಬಳೇ ಹೋಗಿ ಎಲ್ಲಾ visit ಮಾಡ್ಬೇಕಂತ ಆಸೆ ಇದೆ, friends ಜೊತೆ ಹೋಗೂದಾದ್ರೆ ನಾನು ನಿನ್ಗೆ ಕೂಡ ಕರಿತೆನೆ, ನೀನ್ ಕೂಡ ಬಾ ಆಯ್ತಾ.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 beaches ಇದೆ ಅಲ್ಲ ಆ ಕಾಪು beach , ಪಡುಬಿದ್ರಿ beach , ಮಲ್ಪೆ beach ಮತ್ತೆ ದೇವಸ್ಥಾನ ಎಲ್ಲಾ visit ಮಾಡಿದ್ದೇನೆ ಇದೂ ಆ ಉಡುಪಿ ಕೃಷ್ಣ ಮಠ, ಮತ್ತೆ ಉಚ್ಚಿಲ temple ಲೆಲ್ಲ ಹಾಗೆ. ನೀವ್ ನಿಮ್ಮ local places ಯಾವ್ದೆಲ್ಲ visit ಮಾಡಿದ್ದೀರಿ?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 ಸದ್ಯಕ್ಕೆ ನೆನ್ಪಾಗುದಿಲ್ಲ Manglore ರಲ್ಲಿ ಸುಮಾರ್ beach ಇದೆ ಅಲ್ಲಿಗ್ ಕೂಡ ಹೋಗಿದೆವೆ. ಮತ್ತೇ ನನ್ಗೆ abroad ಡೆಲ್ಲಾ ಹೋಗಿ ತುಂಬಾ ಆ places visit ಮಾಡ್ಬೇಕಂತ ಆಸೆ ನನ್ಗೆ flight ಅಲ್ಲಿ ಕೂಡ ಹೋಗ್ಲಿಲ್ಲ ಒಂದ್ ಸತಿ ಕೂಡ ಹೋಗಿ, ಮತ್ತೆ ಸ್ವಿಟ್ಜರ್ಲ್ಯಾಂಡ್.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

ಆಮೇಲೆ flight ಅಲ್ಲಿ travel ಮಾಡ್ಬೇಕಂತ ಇದೆ, ಮತ್ತೆ India ದಲ್ಲಿಸ ಕೆಲವು places ಇದೆ ನನ್ಗೆ visit ಮಾಡ್ಬೇಕಂತದ್ದು ಅಂದ್ರೆ ತಾಜ್‌ ಮಹಲ್‌ ಮತ್ತೆ ನನ್ಗೆ ಕರ್ನಾಟಕದಲ್ಲಿ ಮೈಸೂರು ದಸ್ರ ನೋಡ್ಬೇಕಂತ ಇದೆ.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

ನಮಸ್ಕಾರ್ರೀ Hubballi ಜನ ನಾನ್ ನಿಮ್ಮನೀ ಹುಡುಗಿ ಮಮತಾ ಮಾತಾಡಾಕತ್ತಿನ್ರಿ ಇವತ್ತ್ ನಾನ್ ಮಾತಾಡಬೇಕ್ ಅಂದಿದ್ ಒಹ್ ನಿಮಗೆಲ್ಲಾ ಗೊತ್ತಿರತದ ರೀ, ಸಸ್ಯಹಾರಿ ಮತ್ತ ಮಾಂಸಾಹಾರಿ ಇವ್ ಎರಡುರೊಳಗ ಯಾವ್ದು ಶ್ರೇಷ್ಠ ಅನ್ನೋದ್ರ ಬಗ್ಗೆ ನಾನ ಮಾತಾಡಾಕತ್ತಿನ್ರಿ.

ಅದಕ್ಕ ನನ್ನ ಉದ್ದೇಶ ಅಂದ್ರ ನನ್ನ ಮನಸ್ಸಿನ ಭಾವನೆಗಳನ್ನಾ ನಾನ್ ಹೇಳಾಕ ಇಷ್ಟಾ ಪಡ್ತಿನಿ ನಾವ್ ಯಾಕ್ ಸಸ್ಯಾಹಾರಿ ಇಷ್ಟ ಪಡ್ತಿವಿ ಈಗ ನೋಡ್ರಿ ನಾವ್ ರೈತರನ್ನ ಬೆಳಸಬೇಕು ಈಗ ನಮ್ ರೈತನೆ ನಮ್ ದೇಶದ ಬೆನ್ನೆಲಬು ಅಂತ ಹೇಳಿಕೊಂಡು ಹೋಗ್ತೇವಿ. ಅದರ ಅರ್ಥ ನಾವು ಸಸ್ಯಾಹಾರಿ ಇದ್ರಾ ಮಾತ್ರಾ ಅವನು ಮುಂದ ಬರ್ತಾನಲ್ಲರೀ ಪಾಪ ಈಗ ನೋಡ್ರಿ ಅವಾ ಬೆಳೆಯುದನೆಲ್ಲಾ ನಾವು ತಿಂದ್ರೆ ಮಾತ್ರ ಅವನಿಗೆ ಒಂದ ಲಾಭಾ ಆಗ್ತದೆ ಆವಾ ಒಂದ ಸ್ವಲ್ಪ ಮುಂದ ಬರಬಹುದು ಅವ್ರ ಮಕ್ಕಳ ಮದ್ವಿ ಮಾಡಬಹುದು ಅವನು ಒಂದ್ ಮನಿ ಕಟ್ಕೊಬಹುದು ಅವನು ಹೊಲಾ ಮಾಡ್ ಬಹುದ್. ಬೆಳೆ ಬೆಳಿಬಹುದು ಈಗ ಅದ ಬಿಟ್ಟು ನಾವೆಲ್ಲ ಬಿಟ್ಟು ಬರೀ ಮಾಂಸಹಾರಿ ಸಿಕ್ಕಿದ್ದೀನಲ್ಲಾ ಕೊಯ್ದು ಕೊಯ್ದು ತಿನ್ನುತ್ತಾ ಹೋದ್ವಿ ಅಂದ್ರ ಪಾಪಾ ಆ ಮನುಷ್ಯಾ ಏನ್ ಮಾಡ್ಬೇಕ್ ಮತ್ ಅವ ಹೆಂಗ ನಮ್ ದೇಶದ ಬೆನ್ನೆಲುಬು ಆಗ್ತಾನ ನಾವ್ ಅದನ್ನು ವಿಚಾರ ಮಾಡಿ. ಮಾಡಬೇಕಲ್ಲ ಎಲ್ಲಾನುನು ಅದಕ್ಕೋಸ್ಕರ ಮುಖ್ಯವಾಗಿ ಅದು ಅದು ಬಿಟ್ಟು ಇನ್ನೊಂದ್ ಏನಂತಂದ್ರೆ ಈಗ ನಾವು ಸಸ್ಯಾಹಾರಿ ಆಗಿರೋದರಿಂದ ನಮ್ health ಬಾಳ ಚೊಲೋ ಅದ ರೀ, ನಮ್ಮ ಮನಿಯೊಳಗೆಲ್ಲಾ ನೂರು ನೂರಾ ಹದನೈದ ವಯಸ್ಸಿನ ಮುದಕ್ಯಾರ ಇದಾರ್ ರೀ. ಯಾಕ ಅವ್ರು ಎಲ್ಲಾ ಬರಿ ತಪ್ಪಲ ಪಲ್ಲೆ ಆಮೇಲೆ ಕಾಯಿ ಪಲ್ಲೆ ಕಾಳ್ ಪಲ್ಲೆ ಈ ತರಾ ಮೊಸರು ಮಜ್ಜಿಗೆ ಇಂಥದೆಲ್ಲ ತಿಂದು ಉಂಡು ಬೆಳೆದವರೀ, ಅಂತವರಿಗೆ ಯಾವುದು ರೋಗಾನು ಬಂದಿಲ್ಲ ರೀ ಅವ್ರು ಅವ್ರಿಗ ಯಾವ್ದು BP ಇಲ್ಲಾರಿ sugar ಇಲ್ಲಾ. ಈ ತರಾ ಅವ್ರ ಆರಾಮಸೆ ನೂರಾ ಹದನೈದ ವಯಸ್ಸ ಮಟಾ ಬದ್ಕಯಾರ್ರಿ ಎದಕ್ಕಂತಂದ್ರ ಅದ್ರೊಳಗ ಬಾಳ ಎಣ್ಣಿ ಪದಾರ್ಥ ಇರ್ತದ ಆಮೇಲೆ ಹೆಂಗ fat ಪದಾರ್ಥ ಅಂತಾರ ನೋಡ್ರಿ ಅಂದ್ರ ಬೊಜ್ಜಿನ ಪದಾರ್ಥ ಅಂಥದೆಲ್ಲ ಇರ್ತದ ಅದ್ರೊಳಗ ಅದೆಲ್ಲಾ. ತಿಂದ್ ಅದಕ್ಕ ಅದು ಜೀರ್ಣಸ್ಕೊಳುದು ಅಷ್ಟ ಶಕ್ತಿನು ಬೇಕಲ್ಲಾ ಅದನ್ ತಿಂದವರಿಗೆ ಅದೆಲ್ಲ ಕಷ್ಟ ಆಗ್ತೇತಿ ರೀ ಆಮೇಲೆ ಅದ್ರ ಮುಳ್ ಇರ್ತಾವ ಏನೇನೋ ಇರ್ತದ್ ರೀ ಅದ್ರೊಳಗ ಅದೆಲ್ಲಾ ತಿಂದ್ ಅದನ್ನ ಅರಗಾಸ್ಕೊಳ್ಳುವ ಶಕ್ತಿ ಇರೋರ್ ಮಾತ್ರ ಮಾಂಸಾಹಾರಿ ತಿಂತಾರ ಅಂತ. ನನ್ನನಿಸಿಕೆ ಈಗ ನೋಡ್ರಿ ಸೌತೆಕಾಯಿ ಒಳಗ vitamin ಇರತದ ಗಜ್ಜರಿಯೊಳಗ ಇರತದ ತಪ್ಪಲ್ ಪಲ್ಲೆಯೊಳಗ ಇರ್ತದ ಕಾಳ್ ಒಳಗ್ ಇರ್ತದ ಎಲ್ಲಾ vitamin ಇರುವಂತ ಅಹ್ ಸಾಮಗ್ರಿನ್ ಬಿಟ್ಟು ನಾವ ಯಾಕ ಪಾಪ ಅದಕ್ಕೆ ನಾನ ಹೇಳ್ತಿರೋದು, ನಾನ್ ಒಂದು ಸಣ್ಣ ಹುಡುಗಿ. ನಮ್ ರೈತರ್ನ ಮುಂದೆ ತರನ ನಮ್ ರೈತರು ಬೆಳಿಲಿ ಇನ್ನು ಹೆಚ್ಚು ಹೆಚ್ಚಾಗಿ ಬೆಳೆಯಲಿ ಈಗ್ ಹೆಂಗ್ ಇಷ್ಟು ವರ್ಷ ನಾವು ಬರಿ ದೇಶದ ಬೆನ್ನೆಲುಬು ಅಂದಿವಿ ಹಂಗ ನಮ್ ರೈತನುನು ಮುಂದೆ ಬಂದು ಅವನು ಏನಾದರೂ ಒಂದು ಸಾಧಿಸ್ಲಿ ಬರಿ ಅವ್ನು ಬೆಳೆಯುವುದು. ಅಲ್ಲಿ ಉಣ್ಣೊದು ಅಲ್ಲೇ ನಾಶವಾಗದು ಅಷ್ಟ್ರಲ್ಲೇ ಆಗ್ಬಾರ್ದು, ಆವ್ನುಗೂ ಒಂದು ಸ್ಥಾನನು ನಾವ್ ಕೊಡ್ಬೇಕ್ ಆಗತ್ತೆ ಅದಕ್ ನಾನ್ ನಿಮ್ ಕಡೆಯಿಂದ ಮನ ಏನು ಕಳಕಳಿಯಾಗಿ ವಿನಂತಿ ಮಾಡಿಕೊತೀನ್ರಿ ಎಲ್ಲಾ ಸಸ್ಯ ಪದಾರ್ಥಗಳನ್ನ ಜಾಸ್ತಿ ತಿನ್ರೀ ಸಾಧ್ಯವಾದರೆ ನಿಮ್ಮನೆ. ಮುಂದೆ ಸಣ್ಣ್ ಸಣ್ಣದ್ ಅಹ್ ಏನು ಮಡಿಕೆಗಳು ಅಂತದ್ ಏನಾರ ಇದ್ದರೆ ಮಣ್ಣ್ ಹಾಕ್ ಬಿಟ್ಟು ಅಲ್ಲಿನು ಬೆಳೆಯಿರಿ ಸಸ್ಯ ಏನು ತೊಂದರೆ ಇಲ್ಲ ಅಂದ್ರೆ ನಿಮ್ಗ್ ಹೆಂಗ್ ಆಗತ್ತೆ ದಿನ ನಿತ್ಯಾ ನೀವು ಏನು ಅಹ್ ಏನೂ fresh ಆಗಿ ಇರುದನ್ನು ತಿನ್ನಬಹುದು ಮನೆ ಮುಂದೇನೆ ಇದ್ರೆ ತಾಜಾ ಇರ್ತ್ತೆ. ಆತರನು ಮಾಡ್ಕೊಂಡ ತಿನ್ನಬಹುದು ಎಂಬುದು ಆಮೇಲೆ ಕಾಳ್ ಪದಾರ್ಥ ಜಾಸ್ತಿ ತಿನ್ರೀ ಈಗ ನೋಡ್ರಿ ನಾವು ಬಾನಂತಿಯರಿಗೆ ಆಮೇಲೆ ಅಹ್ ಏನು pregnant ಇರೋರಿಗೆ ನಾವೆಲ್ಲಾ ಏನ ಅಂತಾ ಹೇಳ್ತೀವಿ ಕಾಳುಗಳನ್ನ್ ತಿನ್ಬೇಕು ನೆನಸಿಟ್ಟು ಮೊಳಕೆ ಓಡೆದಿರೋ ಕಾಳು ತರಕಾರಿ ಕಾಯಿ ದಿನಸಾ ತಿನ್ಬೇಕು ತಪ್ಪಲ್ ಪಲ್ಯ ತಿನ್ಬೇಕು ಅಂತಿವಿ ಯಾಕಂದ್ರೆ ಹೊಟ್ಟೇಲಿ ಒಂದ ಮಗು ಇರತ್ತಲ್ಲಾ ನೋಡಿ ದೇವರ ಅದಕಂತಾನೆ ಈ ತರ ಎಲ್ಲಾ ಸೃಷ್ಟಿ ಮಾಡಿರತಾನೆ ಅದಕ್ಕೆ ಅದಕ್ ನಾನ್ ಹೇಳದು ಏನು ಸಸ್ಯಹಾರಿಯಿಂದ ಬಾಳ ಉಪಯೋಗ ಅದಾವ. ನಾವ್ ಸಸ್ಯಹಾರಿ ಇದ್ವಿ ಅಂದ್ರ ನಮ್ ಮಕ್ಳು ಸಸ್ಯಾಹಾರಿ ಆಗ್ತಾರ ಅದಕ್ಕಂತ ನಾನ್ ಹೇಳೋದು ಇಗಾ ಪಾಪಾ ಹೊತ್ತು ತಂದು ಮಾರುವಂತವರು ಇರ್ತಾರಲ್ಲಾ ಕೈಯಲ್ಲೇ ತಂದು ಮಾರುವರ್ ಇರ್ತಾರೆ ಅಂಗಡಿ ಹಾಕಿರೋರು ಇರ್ತಾರೆ ಅವ್ರು ಎಲ್ಲರ್ಗು ನಾವು ಬದಕಕ್ಕ ಬಿಡ್ಬೇಕಲ್ಲಾ ಅದಕ್ಕೆ. ನಾನ್ ಹೇಳೋದು ನನ್ನ ಮನಸ್ಸಿನ ಅನಿಸಿಕೆಗಳು ಈ ತರಾ ಇರತಾವ್ರಿ ಅದಕ್ಕ ನಾ ನಮ್ಮ ಹುಬ್ಬಳ್ಳಿ ಜನಕ್ಕ ಹೇಳುದಿಷ್ಟ ರೀ ನಂಗೊತ್ತದ ನಮ್ ಹುಬ್ಬಳ್ಯಾಗ ಜಾಸ್ತಿ ಜನ ಸಸ್ಯಹಾರಿನ ಅದಾರ ನಾವು ನಮ್ಮ ರೈತರಿಗೆ ಏನು ಪ್ರೋತ್ಸಹ ಮಾಡುದರಿಂದ ಜಾಸ್ತಿ ಸಸ್ಯಾಹಾರಿ ಆಗೋದರಿಂದ ತರಕಾರಿ ಮಾರೋರು ಬೆಳೆ ಏನು ಅಂಗಡಿಗಳವರು ಅವರೆಲ್ಲರೂ ಸ್ವಲ್ಪ ಮುಂದೆ ಬರ್ಲಿ ಅವ್ರು ಜಗತ್ತಲ್ಲಿ ಏನೋ ಒಂದು ಕಾಣ್ಲಿ ಹೊಸದು ಅಷ್ಟೇ ನಾನ್ ಹೇಳ್ಕೊಳುದು ರೀ ನಿಮ್ಗೆ ನಿಮ್ ಆರೋಗ್ಯ ಕಾಪಾಡಿಕೊಳ್ರಿ ಇತ್ತಾಗ ನಮ್ಮ ದೇಶದ ರೈತನನ್ನು ಕಾಪಾಡೊನು. ಇಷ್ಟ ನಾನ್ ಹೇಳಾಕ ಇಷ್ಟಪಡ್ತೀನಿ ರೀ.

ಹಾo ಮಮತಾ ಅವರೇ ಹೇಗಿದ್ದೀರಾ

ಹo ಹಬ್ಬ ಆಯ್ತು ನಿಮ್ದು ತಿಂಡಿ ಆಯ್ತಾ

ಹಬ್ಬಾ ಚೆನ್ನಾಗಾಯ್ತು ರಚಿತಾ ನಮ್ದು ಏನ್ ಒಂದೇ ದಿನಾ ಹಬ್ಬ ಇಲ್ಲಿ ಬೆಂಗಳೂರು ಕಡೆ ಎಲ್ಲಾ .

ಹ್ಮ್ ಏನೂ ಅಮಾವಾಸ್ಯೆ ದಿನ ಏನೂ ಇಲ್ಲಾ ಸ್ಪೆಷಲ್ ಆಗಿ.

next ಯುಗಾದಿ ಹಬ್ಬದ ದಿನಾನೇ ನಮ್ದ್ ಎಲ್ಲಾ main

ಏನು ಅವತ್ತೂ ಮಾಮೂಲಿ ಬಾಗ್ಲಿಗೆಲ್ಲಾ ಇದು ಮಾವಿನಸೊಪ್ಪು ಬೇವಿನಸೊಪ್ಪು ಎಲ್ಲಾ ಕಟ್ತೀವಿ.

ಆಮೇಲೆ ಮಕ್ಳು ಎಲ್ರೂ ಎಣ್ಣೆ ಸ್ನಾನ ಮಾಡ್ಕೊಂಡ್ ಬಿಡ್ತೀವಿ.

ಎಣ್ಣೆ ಸ್ನಾನ ಮಾಡಿ ಹ್ಞೂ ದೇವರ್ಗೆ ಬೇವು ಬೆಲ್ಲಾ ಇಟ್ಬಿಟ್ಟು

ಆಮೇಲೆ ನಾವ್ ಒಬ್ಬಟ್ ಮಾಡಿರ್ತೀವಿ.

ಒಬ್ಬಟ್ಟು ಆಮೇಲೆ ಪಲ್ಯಗಳು ಕೋಸಂಬರಿ ಎಲ್ಲಾ ಇಟ್ಬಿಟ್ಟು ದೇವರಿಗೆ ಪೂಜೆ ಮಾಡ್ತೀವಿ.

ಸಂಜೆ ಇಲ್ಲಿ ಚಂದ್ರನ್ನ ನೋಡಲ್ಲ ಈಕಡೆಗೆ.

ಅಷ್ಟೆ ಸಂಜೆ ದೇವಸ್ತನಕೆ ಹೋಗಿ ಬಂದಬುಡ್ತಿವಿ.

ನಾವು three days ಯುಗಾದಿ ಹಬ್ಬ ಮಾಡೋದು ಮ್ first day ಬಂದ್ಬಿಟ್ಟು ಅದಕ್ಕೂ ಮುಂಚೆ ಹೊಸ ಬಟ್ಟೆ ಎಲ್ಲಾ ತಗೊಂಡಿರ್ತೀವಿ ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬ ಅಂದ್ರೇನೆ special so ಈ ಹಬ್ದಲ್ಲಿ ಹೊಸ ಬಟ್ಟೆನೆ ಹಾಕ್ಕೊಳ್ಳೋದು . so first day ಏನ್ ಮಾಡ್ತೀವಿ ಹರಳೆಣ್ಣೆಯಿಂದ ಸ್ನಾನ ಮಾಡೋದು ಅಂದ್ರೆ ಹರಳೆಣ್ಣೆನ full ಹಾಕೊಂಡು ಮಸ್ಸಾಜ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡೋದು ಯಾಕೆ ಈ ಹಬ್ದಲ್ಲಿ ಹರಳೆಣ್ಣೆ use ಮಾಡ್ತಾರೆ ಅಂದ್ರೆ . ಇದು summer start ಆಗಿರುತ್ತಲ್ವಾ so cool ಆಗಿರಲಿ ಅಂತ ಹೇಳ್ಬಿಟ್ಟು ಹರಳೆಣ್ಣೆಯಿಂದ ಸ್ನಾನ ಮಾಡ್ತಾರೆ ಅದಾದ್ಮೇಲೆ ಪೂಜೆ ಮಾಡಿ ನೈವೇದ್ಯಕ್ಕೆ ಬೇವು ಬೆಲ್ಲನ ಇಟ್ಟು ಆಮೇಲೆ ಈ ಹಬ್ಬಕ್ಕೆ. special ಆಗಿ ಒಬ್ಬಟ್ಟು ಮಾಡ್ತಾರೆ ಹೋಳಿಗೆ ಅಂತ ಹೇಳ್ತಾರಲ್ಲ .

ಆ ಹೋಳಿಗೆ ನೈವೇದ್ಯಕ್ಕೆ ಇಟ್ಟು ಅನ್ನ ಸಾರು ಮತ್ತೆ side dishes ಪಲ್ಯ ಎಲ್ಲಾ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ.

ಅದಾದ್ಮೇಲೆ ಹಿರಿಯರಿಗೆ ನಾವು ನೈವೇದ್ಯ ಮಾಡ್ತೀವಿ ಈ ಹಬ್ಬದಲ್ಲಿ ಕೆಲವೊಬ್ರು ಬೇರೆ ಹಬ್ದಲ್ಲಿ ಮಾಡ್ತಾರೆ ನಾವು ಈ ಹಬ್ಬದಲ್ಲಿ ಹಿರಿಯರಿಗೆ ಪೂಜೆ ಮಾಡಿ ಅವರಿಗೆ ನಮಸ್ಕಾರ ಮಾಡ್ಕೊಳ್ತೀವಿ .

ಅದಾದಮೇಲೆ ಆ ಬೇವು ಬೆಲ್ಲನ ಎಲ್ಲಾರು ಮನೆಯಲ್ಲಿ ಇರೋರು ಎಲ್ಲಾರು ಹಂಚ್ಕೊಂಡು ಹೂ ತಿಂತೀವಿ. so ಈ ರೀತಿಯಾಗಿ first day celebrate ಮಾಡ್ತೀವಿ.

ಮತ್ತೆ ಈ ಹಬ್ಬದಲ್ಲಿ ಏನoದ್ರೆ ಸ್ವಲ್ಪ ಜನಕ್ಕೆ ಊಟಕ್ಕೆ ಕರೀತೀವಿ ಬೇಕಾಗಿರೋ relatives ಮತ್ತೆ friends ಅಕ್ಕ ಪಕ್ಕದ ಮನೆಯವರು ಯಾರಾದ್ರು ಇದ್ದ್ರೆ ನಾವ್ ಕರುದ್ಬಿಟ್ಟು ಊಟ ಹಾಕ್ತೀವಿ . ಮ್ ಇದೆಲ್ಲಾ first day ಆಯ್ತು ಹ್ಮ್ ಇನ್ನು second day ಎನ್ ಮಾಡಿದ್ವಿ ಅಂದ್ರೆ second day ಬಂದ್ಬುಟ್ಟು ಇದು ಪಲಾವ್ ಒಬ್ಬಟು sorry ಪಲಾವ್ ಮತ್ತೆ ಬಜ್ಜಿ ಏನಾದ್ರು ಆ ತರದ್ ಮಾಡ್ಬುಟ್ಟು ಊಟ ಮಾಡ್ತಿವಿ ಅದದ್ಮೇಲೆ ಸಾಯಂಕಾಲ ಚಂದ್ರ ದರ್ಶನ ಮಾಡ್ತಿವಿ .

ಈ ಹಬ್ಬದಲ್ಲಿ second day ಚಂದ್ರ ದರ್ಶನ ಮಾಡೋದು ಅ so ಚಂದ್ರ ದರ್ಶನ ಮಾಡ್ಬಿಟ್ಟು ಅ ದೇವರಿಗೆ ನಮಸ್ಕಾರ ಮನೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ಮನೇಲಿರೋ ಹಿರಿಯರಿಗೆಲ್ಲಾ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂತೀವಿ.

ಅ ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಿ ಯಾ ಯಾವುದಾದರು ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ. ಅದಾದ್ಮೇಲೆ ಯಾರಾದ್ರು ಹತ್ರದಲ್ಲೇ relatives ದೊಡ್ಡವರು ಇದ್ರೆ ಅವರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ತೀವಿ.

ಇದು second day ಗೆ ಇದು first day second dayದು ಈತರ celebrate ಮಾಡ್ತೀವಿ

ಇನ್ನ third day ಬಂದ್ಬಿಟ್ಟು non veg ಎರಡು ದಿನದಿಂದ sweet ತಿಂದಿರ್ತಾರಲ್ಲ third day non veg non veg ಮಾಡಿ ಊಟ ಮಾಡೋದು ಈ ರೀತಿಯಾಗಿ ಮೂರು ದಿನ ಯುಗಾದಿ ಹಬ್ಬಾನ celebrate ಮಾಡ್ತೀವಿ . ಓ ಸರಿ ಸರಿ ಸರಿ ನಮ್ಮ ಅಮ್ಮನ ಮನೆ ಕಡೆ ಎರಡು ದಿನ ಮಾಡ್ತಾರೆ.

ಅಲ್ಲಿ ಅಮಾವಾಸ್ಯೆ ದಿನ ಇದು ಶ್ಯಾವಿಗೆ ಬಸ್ದು ಬಿಟ್ಟು ಮಾಡ್ ಮಾಡ್ಕೊಂತಾರೆ .

ಅವತ್ತೇ ತಲೆ ಸ್ನಾನ ಎಣ್ಣೆ ಸ್ನಾನ ಮಾಡ್ಕೊಂಡ್ ಬಿಡ್ತಾರೆ ಅಮಾವಾಸ್ಯೆ ದಿನನೇ .

ಆಮೇಲೆ ಮಾರನೇ ದಿನ ಅದೇ ಒಬ್ಬಟ್ಟು ಮಾಡ್ಕೊಂತಾರೆ

ಅವ್ರು ಅದೇ ಬೇವು ಬೆಲ್ಲ ಎಲ್ಲಾ ಹಂಚ್ತಾರೆ ಸಂಜೆ ಚಂದ್ರಾನ ನೋಡ್ತಾರೆ ಅವರು .

ಇಲ್ಲಾ ಎರಡ್ ದಿನ ಅಮಾವಾಸ್ಯೆ ದಿನ ಅದೇ ಶ್ಯಾವಿಗೆ ಮಾಡೋದು .

ಅದರ next day ಅದು ಅದೇ ಒಬ್ಬಟ್ಟು ಮಾಡ್ಕೊಂಡು ಆವತ್ ಸಂಜೆ ಚಂದ್ರನ್ನ ನೋಡ್ತಾರೆ.

ಸಂಜೆ ಚಂದ್ರ ಕಂಡ್ಮೇಲೆ ಚಂದ್ರನ ಪೂಜೆ ಮಾಡಿ ಅಲ್ಲೇ ಬೇವು ಬೆಲ್ಲ ಎಲ್ಲಾ ಹಂಚಿ ಅಲ್ಲಿ ಇರೋರಿಗೆಲ್ಲಾ.

ದೊಡ್ದೊರಿಗೆಲ್ಲಾ ನಮಸ್ಕಾರ ಮಾಡ್ಕೊಂಡು .

ಹ್ಮ್ ನಿಮ್ಮ ಅಮ್ಮನ ಮನೆ ಕಡೆ ಹೇಗ್ ಮಾಡ್ತಾರೆ? ನಮ್ಮನೆ ಕಡೆ ಅಲ್ಲೀನು ಅಮ್ಮ ಮನೆ ಕಡೆ ಎರಡ್ ದಿನ ಮಾಡೋದು first day ಅವರು ಬೇವು ಮತ್ತೆ ಶ್ಯಾವಿಗೆ ಮಾಡ್ತಾರೆ ಶ್ಯಾವಿಗೆ ಅಂದ್ರೆ ರಾಗಿ ಶ್ಯಾವಿಗೆ ಮಾಡೋದು ಅಲ್ಲಿ . ಬೇವು ರಾಗಿ ಶಾವಿಗೆನ ದೇವರಿಗೆ ನೈವೆದ್ಯಾಕೆ ಇಟ್ಟು ಅದುನ್ನ ಅವತಿಂದಿನ ಊಟ ಮಾಡ್ತಾರೆ ಅದುಕು ಮುಂಚೆ ಈ ಹಬ್ಬದಲ್ಲಿ ಅಲ್ಲಿ ಏನು ವಿಶೇಷತೆ ಅಂದ್ರೆ. ಅವರು ನೀರಿಗೆ ಬೆವಿನ್ ಸೊಪ್ಪು ಹಾಕೊಂದ್ಬುಟು ಸ್ಥಾನ ಮಾಡ್ತಾರೆ . so ಅದು ಅಲ್ಲಿ ವಿಶೇಷತೆ first day ಹ್ಮ್ ನೀರಿಗೆ ಬೇವಿನಸೊಪ್ಪು ಹಾಕೊಂಡ್ ಬಿಟ್ಟು ಆ ನೀರಿಂದ ಸ್ನಾನ ಮಾಡ್ತಾರೆ ಅದಾದಮೇಲೆ ಬೇವು ರಾಗಿ ಶ್ಯಾವಿಗೆ ಎಲ್ಲಾ ನೈವೇದ್ಯಕ್ಕಿಟ್ಟು ಅದನ್ನ ಊಟ ಮಾಡ್ತಾರೆ . ಇದು first dayಗಾಗುತ್ತೆ next day ಬಂದ್ಬಿಟ್ಟು ಹೋಳಿಗೆ ಅಲ್ಲೀನೂ ಕೂಡ ಒಬ್ಬಟು ಅಂತ ಹೇಳ್ತಾರಲ್ಲ .

ಅದನ್ನ ನೈವೇದ್ಯಕ್ಕೆ ಇಟ್ಬಿಟ್ಟು ಅದನ್ನ ಪೂಜೆ ಎಲ್ಲಾ ಮಾಡಿ ಊಟ ಮಾಡ್ತಾರೆ ಅವತ್ತಿನ ದಿನ ಸಾಯಂಕಾಲ ಚಂದ್ರ ದರ್ಶನ ಮಾಡ್ತಾರೆ . ಅಲ್ಲೂ ಕೂಡಾ ಚಂದ್ರ ದರ್ಶನ ಮಾಡಿ ಹ ಮನೇಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಮಾಡಿರ್ತಾರೆ ಯುಗಾದಿ ಹಬ್ಬ ಅಂತ ಹೇಳಿ. ದೇವರನ್ನ ಎಲ್ಲಾ ಇದ್ರಲ್ಲಿ ರಥದಲ್ಲಿ ಕೂರಿಸಿಕೊಂಡು ಮೆರವಣಿಗೆ ಎಲ್ಲಾ ಮಾಡಿರ್ತಾರೆ ಊರಲ್ಲಿ .

ಅದು ತುಂಬಾ ವಿಶೇಷವಾಗಿ ಇರುತ್ತೆ ಮೆರವಣಿಗೆ ಮಾಡಿ ಅದುನ್ನ ಪಲ್ಲ ಅಲ್ಲ ಮೆರವಣಿಗೆ ಅಂದ್ರೆ ಪಲ್ಲಕಿಯಲ್ಲಿ ಕುರಸ್ಕೊಂಡು ಮೆರವಣಿಗೆ ಮಾಡಿರ್ತಾರೆ ಅದುನ್ನ ವಾಪಾಸ್ ತಗೊಂಡ್ಬಂದು ದೇವಸ್ತನದಲ್ಲೇ ಇಡ್ತಾರೆ so ಅದು ನೋಡೋದುಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ time ಅಲ್ಲಿ ಹೋದ್ರೆ .

ಯಾವ ದೇವಸ್ಥಾನ ಇರುತ್ತೋ ಊರಲ್ಲಿ ಅದ್ ಮಾಡ್ತಾರೆ ನಮ್ಮೂರಲ್ಲಿ ಇರೋದು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿನ ಪಲ್ಲಕ್ಕಿನಲ್ಲಿ ಕೂರಿಸಿಕೊಂಡು. ಹ್ಮ್ ಊರೆಲ್ಲಾ ಸುತ್ತಾಡ್ಸಿ ಪಲ್ಲಕ್ಕಿಯಿಂದ ಉತ್ಸವ ಮಾಡಿ ಮತ್ತೆ ವಾಪಸ್ ದೇವಸ್ಥಾನಕ್ಕೆ ತಗೊಂಡ್ ಬರ್ತಾರೆ.

ಈ ರೀತಿಯಾಗಿ ಅಲ್ಲಿ celebrate ಮಾಡ್ತಾರೆ second dayಗೆ again third dayಗೆ ಅಲ್ಲೂ ಕೂಡ non veg ಮಾಡ್ತಾರೆ ಅದು asusual

ಹ್ಮ್ ನಮ್ಮಮ್ಮನ ಮನೇಲಿ ಕೂಡ ಅವರು ನೀರಿಗೆ ಬೇವಿನ ಸೊಪ್ಪು ಹಾಕೊಂಡ್ ಸ್ನಾನ ಮಾಡ್ತಾರೆ .

ಅ ಅದು ಇನ್ನೊಂದ್ ಏನು ಅಂದ್ರೆ ಅದು medicinal values ಕೂಡ ಇದೆ ಬೆವಿನ್ ಸೊಪ್ಪು so ಬಿಸಿ ನೀರಲ್ಲಿ ಹಾಕೊಂಡು ಮಾಡೋದ್ರಿಂದ skin diseases ಬರೋದಿಲ್ಲ .

ಅದು ಒಂದ್ intentionಯಿಂದ ಮಾಡ್ತಾರೆ

ಹೀಗೆ ಮತ್ತೆ ಇಲ್ಲಿ ರಾಮನವಮಿ ಮಾಡುದ್ರಾ ನೀವು? ಹ ಹೌದು ಮಾಡುದ್ವಿ ರಾಮನವಮಿ ಬರೋದು ಯುಗಾದಿ ಹಬ್ಬ ಆಗಿ ಒಂಬತ್ತು ದಿನಕ್ಕೆನೆ so thursday ಬಂದಿತ್ತಲ್ಲ ರಾಮನವಮಿ ಅವತು celebrate ಮಾಡುದ್ವಿ. ನಾವು ಹೇಗ್ ಮಾಡುದ್ವಿ ಅಂದ್ರೆ .